ಮೆಕ್ಯಾನಿಕಲ್ ವರ್ಕ್ಸ್ ನಡೆಯುತ್ತಿದೆ ಮತ್ತು ಇಲ್ಲಿ ಒಂದಿಷ್ಟು ಕಬ್ಬಿಣದ ವಸ್ತುಗಳಿವೆ.

ಇಲ್ಲಿ ಒಂದು ದೊಡ್ಡದಾದ ಬ್ಯಾರಲ್ ಇದೆ ಮತ್ತು ಇಲ್ಲಿ ಒಂದೆರಡು ಕಂಬಗಳನ್ನು ನೇತು ಹಾಕಲಾಗಿದೆ ಇದು ಕಬ್ಬಿಣದಿಂದ ಕೂಡಿದ--

ದೀಪವನ್ನು ನಾವು ನೋಡುತ್ತಿದ್ದೇವೆ ಮತ್ತು ಉದ್ದಿನಕಡ್ಡಿಯನ್ನು ನೋಡುತ್ತಿದ್ದೇವೆ.

ಡಿಗಳಿವೆ ಮತ್ತು ಇದರ ಪಕ್ಕದಲ್ಲಿ ಒಂದು ಗಿಡವಿದೆ ಅದರ ಪಕ್ಕದಲ್ಲಿ ಒಂದು ದೊಡ್ಡ ದೊಡ್ಡದಾದ ಮನೆಗಳಿವೆ.

ಈ ಒಂದು ಚಿತ್ರದಲ್ಲಿ ಕೆಲವು ಗುಡ್ಡಗಾಡು ಪ್ರದೇಶಗಳನ್ನು ನೋಡುತ್ತಿದ್ದೇವೆ ಮತ್ತು ಇಲ್ಲಿ ಒಂದು--

ಮಹಿಳೆಯರು ಇದ್ದಾರೆ ಇದರಲ್ಲಿ ಒಬ್ಬ ಹುಡುಗಿ ಎದ್ದು ನಿಂತಿದ್ದಾಳೆ ಮತ್ತು ಇಲ್ಲಿ ಒಂದಿಷ್ಟು ಗುಡಿಗಳಿವೆ ಮತ್ತು ಒಂದಿಷ್ಟು ಗರಿಗಳನ್ನು ಇಲ್ಲಿ ಇಡಲಾಗಿದೆ ಮತ್ತು ಕೆಲವು ಮರಗಳು ಇದರ ಪಕ್ಕದಲ್ಲಿ ಕಾಣಿಸುತ್ತೇವೆ.

ಈ ಒಂದು ಚಿತ್ರದಲ್ಲಿ ಕೆಲವು ವ್ಯಕ್ತಿಗಳು--

ಕಾರ್ ಇದೆ ಇದರ ಪಕ್ಕದಲ್ಲಿ ಮೂರು ವ್ಯಕ್ತಿಗಳು ಕುಳಿತಿದ್ದಾರೆ ಮತ್ತು ಇಲ್ಲಿ ಟೈಲ್ಸ್ ಕಲ್ಲಿಂದ ಇಲ್ಲಿ ಹೋಲಿಸಲಾಗಿದೆ ಮತ್ತು ಇದರ ಒಳಗಡೆ ಒಂದು ಬಾಕ್ಸ್ ಅನ್ನು ನೀಡಲಾಗಿದೆ ಸಾಲಾಗಿ ಬೆಂಚ್ ನ ಮೇಲೆ ಒಂದಿಷ್ಟು ಬಾಕ್ಸ್ ಗಳನ್ನು ಹೊಂದಿಸಲಾಗಿದೆ.

ಇಲ್ಲೊಬ್ಬ ವ್ಯಕ್ತಿಯು ಬರುತ್ತಿದ್ದಾನೆ ಮತ್ತು ಒಬ್ಬ ಮಹಿಳೆ ಹಿಂದ್ಗಡೆ ಹೋಗುತ್ತಿದ್ದಾಳೆ

ಈ ಒಂದು ಚಿತ್ರದಲ್ಲಿ ಒಂದು ಟ್ರಾಲಿ ಇದೆ ಈ ಟ್ರಾಲಿ ಯ--

ಮತ್ತು ಇಲ್ಲಿ ಗಿಡಮರಗಳನ್ನು ನಾವು ಕಾಣಲು ಸಾಧ್ಯ ಇಲ್ಲಿ ಸಣ್ಣಪುಟ್ಟ--

ಸ್ಟಿಕ್ ಅನ್ನು ಹಿಡಿದುಕೊಂಡಿದ್ದಾನೆ ಮುಂದ್ಗಡೆ ದೊಡ್ಡದಾದ ಮರಗಳಿಗೆ ಮತ್ತು ಇಲ್ಲಿ ಮ್ಯಾಟ್ ನ ಮೇಲೆ ನಿಂತಿದ್ದಾನೆ ಮುಂದ್ಗಡೆ ಹುಲ್ಲುಗಳು ಹುಲ್ಲು ಇದೆ ಮತ್ತು ಆಕಾಶವು ನೀಲಿ ಮತ್ತು ಬಿಳಿ ಬಣ್ಣದಿಂದ ಆವರಿಸಿಕೊಂಡಿದೆ.

ಇದರಲ್ಲಿ ಗನ್ ಮತ್ತು ಮಾಕ್ಸೋ ಸೊಳ್ಳೆ ಬತ್ತಿಗಳು ಮತ್ತು ಊದಿನ ಕಡ್ಡಿಗಳು ಬಲ್ಬ್ ಗಳು--

ಇನ್ನು ಮುಂತಾದ ಅರ್ಷನ ಉ ಪಿಂಕ್ ಕಲರ ದ ಬಣ್ಣಗಳು ಕೂಡ ಇಲ್ಲಿ ದೊರೆಯುತ್ತವೆ.

ಕಲ್ಲಂಗಡಿ ಹಣ್ಣುಗಳಿವೆ ಮತ್ತು ಹಿಂದ್ಗಡೆ ಒಂದಿಷ್ಟು ಬಳ್ಳಿಗಳಿಂದ ಆವರಿಸಿದೆ.

ಆ ನೀಲಿ ಕಣ್ಣದ ಬಣ್ಣದ ಗೋಡೆಗಳಿಗೆ ಅಂಟಿಸ--

ಲೈಟ್ ಗಳನ್ನು ಹಾಕಲಾಗಿದೆ ಮತ್ತು ಇಲ್ಲಿ ಒಂದು ಡಾರ್ಕ್ ಶಾರ್ಟ್ ಎಂದು--

ಅದ ಹಿಂಭಾಗದಲ್ಲಿ ಒಂದು ಮರವಿದೆ ಮತ್ತು ಕಬ್ಬಿಣದ ಒಂದು ಬೋರ್ಡಿನ ಮೇಲೆ ಇದು ಇಳಿಸಲಾಗಿದೆ.

ಈ ಒಂದು ಚಿತ್ರದಲ್ಲಿ ಇದು ಒಂದು ಹೊರಾಂಗಣವಾಗಿದ್ದು ಇದರಲ್ಲಿ--

ಅಂಗಡಿ ಆಗಿದೆ ಇಲ್ಲಿ ಚೆಂಡು ಹೂವು ಮತ್ತು ಮಲ್ಲಿಗೆ ಹೂವು ಮತ್ತು ಕನಕಂಬರೆ--

ಮಾರುವಂತ ಅಂಡಿಯಾಗಿದ್ದು ಇದರ ಅಂಗಡಿಯ ಬೋರ್ಡ್ ಮೇಲೆ ಗವಿಶ್ರೀ ಆಪ್ಟಿಕಲ್ಸ್ ಎಂದು ಬರೆಯಲಾಗಿದೆ.

ಒಂದು ಬಂಡಿಯ ಮೇಲೆ ಮೀನನ್ನು ಒಯ್ಯುತ್ತಿದ್ದಾನೆ ಇಲ್ಲಿ ಹಲವಾರು ವ್ಯಕ್ತಿಗಳಿದ್ದಾರೆ ಆ ವ್ಯಕ್ತಿ ಹಿಂದುಗಡೆ ಒಬ್ಬ ಮಹಿಳೆ ಇದ್ದಾಳೆ ಒಂದು ಬುಟ್ಟಿಯ ಮೇಲೆ ಒಂದು ಹಸಿರಾದ.

ಚಾಲಕನು ಇಲ್ಲಿ ಕಾಣುತ್ತಿದ್ದಾನೆ ಒಬ್ಬ ವ್ಯಕ್ತಿಯು ಫೋಟೋ ಅನ್ನು ಕ್ಲಿಕ್ಕಿಸಿಕೊಳ್ಳುತ್ತಿದ್ದಾನೆ.

ಛಾಯ್ ಮತ್ತು ಕಾಫಿ ಎಂದು ಬರೆಯಲಾಗಿದೆ ಇದರಲ್ಲಿ--

ಟೇಬಲ್ನ ಮೇಲೆ ಫೋನ್ ಪೇಯ ಚಿತ್ರವನ್ನು ಇಡಲಾಗಿದೆ ಮುಂದ್ಗಡೆ ಒಂದು ಬಕಿಟ್ ಇದೆ.

ಈ ಚಿತ್ರದಲ್ಲಿ ಒಂದು ಗಡಿಯಾರ ಕಂಬವಿದೆ.

ಲೈಟ್ ಗಳಿವೆ ಮತ್ತು ಗೋಡೆಯ ಮೇಲೆ ರೆಫ್ರಿಜರೇಟರ್ ಮತ್ತು ಎ_ಸಿ ಯನ್ನು ಹಾಕಲಾಗಿದೆ ಇಲ್ಲಿ ಪಿಂಕ್ ಮತ್ತು ಬಿಳಿ ಬಣ್ಣದ ಬಲ್ಬ್ ಗಳನ್ನು ಹಾಕಲಾಗಿದೆ.

ಈ ಪರದೆಗಳನ್ನು ಇಲ್ಲಿ ಹಾಕಲಾಗಿದೆ ಮತ್ತು ಕಲರ್ ಕಲರ್ ಲೈಟನ್ನು ಇಲ್ಲಿ ಹಾಕಲಾಗಿದೆ.